ಮತ್ತೊಂದು ರ್ಯಕರ್ ನಲ್ಲಿ ಸ್ಟೀಲ್ ವಾಟರ್ ಬೊಟಲ್ ಗಳನ್ನು ಜೋಡಿಸಲಾಗಿದೆ.

ತುಂಬಾ ಲೈಟ್ ಗಳನ್ನು ಆನ್ ಮಾಡಲಾಗಿದೆ.

ಇಲ್ಲಿ ನೀಲಿ ಬಣ್ಣದ ಚೇರ್ ಗಳನ್ನು ಮಡಗಿದ್ದಾರೆ.

ಇಲ್ಲಿ ತುಂಬಾ ಕೆಂಪು ಮತ್ತು ಬಿಳಿ ಬಣ್ಣವನ್ನು ನೋಡಬಹುದು.

ಎರಡು ವಿಗ್ರಹಗಳನ್ನು ಅಲಂಕಾರ ಮಾಡಿ ಇದ್ದಾರೆ.

ಕುಂಭ ಕಳಸಗಳನ್ನು ಅಲಂಕಾರ ಮಾಡಿ ಮಡಗಿದ್ದಾರೆ.

ಎಲ್ಲೋ ಕಲರ್ ಲೈಟ್ ದೊಡ್ಡದಾಗಿ ಕಾಣುತ್ತಿದೆ.

ಇದನ್ನು ನೋಡಲು ಒಂದು ಆಫೀಸ್ ತರ ಕಾಣಿಸುತ್ತೆ.

ಆ ಹುಡುಗ ಕಲರ್ಫುಲ್ ಬಟ್ಟೆಯನ್ನು ಹಾಕಿದ್ದಾನೆ.

ಪಪ್ಸ್ ಅನ್ನು ಬಿಸಿ ಮಾಡಲು ಅವನ್ ಅನ್ನು ಬಳಸುತ್ತಾರೆ.

ದೇವಸ್ಥಾನದ ಆವರಣದಲ್ಲಿ ಕಲ್ಲು ಮತ್ತು ಹುಲ್ಲಿನಿಂದ ಡೈಸೈನ್ ಮಾಡಲಾಗಿದೆ.

ಇಲ್ಲಿ ತುಂಬ ಹಸಿರು ಮರಗಳು ಕಾಣುತ್ತದೆ.

ಇಲ್ಲಿ ತುಂಬ ಮರ ಗಿಡಗಳು ಇವೆ.

ಫ್ಲೋರ್ ಮೇಲೆ ಬ್ಲಾಕ್ ಮ್ಯಾಟನ್ನು ಹಾಕಿದ್ದಾರೆ.

ಅಲ್ಲಿ ಒಂದು ಯಲ್ಲೋ ಕಲರ್ ಜಾಕನ್ನು ಮಡಗಿದ್ದಾರೆ.

ಕೊಳೆದ ಪಕ್ಕದಲ್ಲಿ ಮೆಟ್ಟಿಲುಗಳನ್ನು ನಾವು ಕಾಣಬಹುದು.

ನೆಬಿಲೈಜರ್ ಅನ್ನು ಅಸ್ತಿಪಂಜರದ ಮೂಗಿಗೆ ಹಾಕಿದ್ದಾರೆ.

ಇದು ಒಂದು ಟುಸನ್ ಸೆಂಟರ್ ಆಗಿದೆ.

ತೀಲಿಂಗಲ್ಲಿ ಬ್ಲೂ ಅಂಡ್ ವೈಟ್ ಲೈಟನ್ನು ಆನ್ ಮಾಡಿದ್ದಾರೆ.

ತಿಮ್ಮಣಿಯ ಬಣ್ಣ ಕಂದು ಬಣ್ಣದಲ್ಲಿ ಕೂಡಿದೆ.

ಫ್ಲೈ ಓವರ್ ಮೇಲೆ ಒಂದು ಹುಡುಗ ನಿಂತಿದ್ದಾನೆ.

ಈಲಿಂಗ್ಗೆ ಕೆಂಪು ಪೈಪ್ ಲೈನ್ ಅನ್ನು ಮಾಡಿದ್ದಾರೆ.

ಇದು ಒಂದು ಜಿಮ್ ಫಿಟ್ನೆಸ್ ಸೆಂಟರ್ ರಿಸೆಪ್ಶನ್ ಆಲ್ .

ತುಂಬ ಜನ ಕ್ಯೂ ನಲ್ಲಿ ನಿಂತಿದ್ದಾರೆ.

ಅಲ್ಲಿ ಒಬ್ಬ ವ್ಯಕ್ತಿ ಪರ್ಫಾರ್ಮೆನ್ಸ್ ಮಾಡುತ್ತಿದ್ದಾರೆ.

ಅವರು ಬಿಳಿ ಬಣ್ಣದ ಬಟ್ಟೆಯನ್ನು ಹಾಕಿಕೊಂಡಿದ್ದಾರೆ.

ಎ_ಟಿ_ಎಂ ಮುಂಭಾಗ ತುಂಬ ಜನರು ಕ್ಯೂ ನಿಂತಿದ್ದಾರೆ.

ಬ್ಲೂ ಟೇಬಲ್ ಮೇಲೆ ವುಲ್ಲನ್ ಫೆವಿಕೋಲ್ ಎಲ್ಲನು ಇಟ್ಟಿದ್ದಾರೆ.

ಅಲ್ಲೇ ಪಕ್ಕದಲ್ಲಿ ಹುಡುಗರು ಕ್ರಾಫ್ಟ್ ವರ್ಕ್ ಅನ್ನು ಮಾಡುತ್ತಿದ್ದಾರೆ.

ಈ ಅಂಗಡಿ ಗ್ರೌಂಡ್ ಫ್ಲೂರ್ ಅಲ್ಲಿ ಇದೆ.

ಮಕ್ಕಳು ಆಟ ಆಡುವ ಜಾಗ ವಾಗಿದೆ.

ಅಲ್ಲಿ ತುಂಬಾ ದಪ್ಪ ದಪ್ಪ ಕಲ್ಲುಗಳು ಇದ್ದಾವೆ.

ಇದು ಒಂದು ಹಳೆಯ ಪುರತನದ ಜಾಗವಾಗಿದೆ.

ಕೆಳಗೆ ಥರ್ಮಾಕೋಲ್ ಬಾಕ್ಸಿನಲ್ಲಿ ಗಿಡಗಳನ್ನು ಇಟ್ಟಿದ್ದಾರೆ.